ಈ ಚಿತ್ರದಲ್ಲಿ ಮಕ್ಕಳಿಗಾಗಿ ನಿರ್ಮಿಸಲಾಗಿರುವಂತ ಈಜುಕೊಳವನ್ನ ನೋಡಬಹುದು.

ಇಲ್ಲಿ ಒಂದು ಸೂರ್ಯೋದಯದ ಒಂದು ಚಿತ್ರಣ ಕಾಣ್ತಾಯಿದೆ ಅಥವಾ ಸೂರ್ಯಸ್ತ ಕೂಡ ಆಗಿರಬಹುದು.

ಈ ಚಿತ್ರದಲ್ಲಿ ಹಸುವನ್ನ ನೋಡ್ತಾ ಇದ್ದಿವಿ ಹಸುವನ್ನ ಕಟ್ಟಾಹಾಕಲಾಗಿದೆ ಹಾಗೆ ಹಸುವಿಗೆ ಬೇಕಾದಂತಹ ಮೇವನ್ನ ಬುಟ್ಟಿಯಲ್ಲಿ ಮುಂದೆ ಶೇಕರಿಡಿಸಿ ಶೆಕರಿಸಿ ಇಡಲಾಗಿದೆ .

ಆ ಒಂದು ಕಾರನ್ನು ಒಬ್ಬ ಗ್ಯಾರೇಜ್ ಹುಡುಗ ರಿಪೇರಿ ಮಾಡ್ತಾ ಇದಾನೆ ಕೈ ಯಲ್ಲಿ ಒಂದ್ ಬಟ್ಟೆಯನ್ನ ಇಟ್ಕೊಂಡ್ ಯಂತ್ರೋಪಕರಣಗಳಿಂದ ಆ ಕಾರನ್ನ ರಿಪೇರಿ ಮಾಡ್ತಾ ಇದಾನೆ.

ಕೃಷ್ಣನಿಗೆ ಕಿರೀಟವನ್ನು ಧರಿಸಿದಾರೆ ರಾಧೆಗೂ ಕೂಡ ಕಿರೀಟವನ್ನು ಧರಿಸಿದ್ದಾರೆ.

ಈ ಚಿತ್ರ ದಲ್ಲಿ ನಾವು ಚೆಂಡು ಹೂ ಅನ್ನು ನೋಡತಾ ಇದೇವಿ ಈ ಚೆಂಡು ಹೂ ಅನ್ನು ಸಾಮಾನ್ಯ ವಾಗಿ ದಸರಾ ಹಾಗೂ ದೀಪಾವಳಿ ಅಲ್ಲಿ ಉಪಯೋಗಿಸುತ್ತಾರೆ ಕೇವಲ ಕೆಲವು ಋತುಮನದಲ್ಲಿ ಈ ಹೂವು ಬಿಡುತದೆ.

ಈ ಚಿತ್ರದಲ್ಲಿ ನಾವು ವಿಮಾನ ನಿಲ್ದಾಣ ದ ಚಿತ್ರ ವನ್ನು ನೋಡುತಿದೀವಿ ಒಂದು ವಿಮಾನ ಗಗನಕ್ಕೆ ಹಾರಲು ಸಿದ್ದವಾಗುತಿರುವುದು ಮುಂದೆ ಬರುತಿದೆ ಬಿಳಿ ಯ ಬಣ್ಣ ದ ವಿಮಾನ ಇದು.

ಮ್ಯಾಟ್ ಗಳನ್ನು ನಾವು ಇಲ್ಲಿ ನೋಡಬಹುದು ಒಬ್ಬರು ತರಬೇತಿಯನ್ನು ನೀಡ್ತಾ ಇದ್ದಾರೆ.

ಇದು ಮನೆಗೆ ಸ್ಲಾಬ್ ಸ್ಲಾಪನ್ನುಪಹಾಕ್ತಾರೋ ಅಂತ ಚಿತ್ರಣ ಸಾಕಷ್ಟು ಮಂದಿ ಕಾರ್ಯನಿರತರಾಗಿದ್ದಾರೆ ಸಿಮೆಂಟ್ ನಿಂದ ಸ್ಲ್ಯಾಪ್ ಅನ್ನ ಹಾಕ್ತಾ ಇದ್ದಾರೆ.

ಹಾಗೆ ಇಲ್ಲಿ ರಿಪೆರಿ ಗೆ ಬೇಕಾದಂತಹ ಯಂತ್ರೋಪಕರಣಗಳು ಇವೆ.

ಇದು ಒಂದು ಯಾವುದೋ ಶುಭ ಸಮಾರಂಭದಂತೆ ಕಾಣ್ತಾ ಇದೆ.

ಇದು ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಚಿತ್ರವಾಗಿರ್ಬಹುದು ಯಾಕಂದ್ರೆ ಹೊರಗಡೆ ಶಿಲುಬೆ ಇದೆ ಲೈಟ ನ್ನ ಹಾಕಿದ್ದಾರೆ ಒಂದಿಸ್ಟು ಮಂದಿ ನಿಂತಿದ್ದಾರೆ.

ಇಲ್ಲಿ ಸಿಟಿ ಸೆಂಟರ್ ಸಲೂನ್ ಗೋಪಾಲ್ ಗಾಂಜ್ ಎಸಿ ಸಲೂನ್ ಅಂತ ಹೇಳಿ ಇಂಗ್ಲಿಷ್ನಲ್ಲಿ --

ಪೇಂಟ್ ಮಾಡಿದ್ದಾರೆ ಎಸಿ ಸಲೂನ್ ಅಂತ ಹಿಂದಿಯಲ್ಲಿ ಬರೆದಿದ್ದಾರೆ ಹೊರಗಡೆ ಕೆಂಪು ಕುರ್ಚಿಗಳನ್ನು ಹಾಕಿದ್ದಾರೆ ಹೊರಗಡೆ ಒಬ್ಬ ವ್ಯಕ್ತಿ ಕೂಡ ಕುಂತಿದ್ದಾನೆ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ.